ಚಿಕ್ಕ ಚಿಕ್ಕ ಬಂಡೆಗಳು ಕೂಡ ಇದ್ದಾವೆ.

ಇದು ಒಂದು ಸುಂದರವಾದ ಹಳ್ಳಿಯ ಮನೆಯಾಗಿದೆ.

ಒಬ್ಬ ಮನುಷ್ಯನಿದ್ದಾನೆ ಒಳಗಡೆ ಒಬ್ಬ ಮನುಷ್ಯ ಕೆಲಸವನ್ನು ಮಾಡುತ್ತಿದ್ದಾನೆ.

ಅದು ಗ್ಲಾಸಿ ನಲ್ಲಿದೆ ಹಾಗೆ ಹಲವಾರು ದೊಡ್ಡ ದೊಡ್ಡ ಗಿಡಗಳಿದ್ದಾವೆ.

ಅಲ್ಲಿ ಓಡಾಡಬಹುದು ಕೂತಿಕೊಳ್ಳಬಹುದು ವಾಕಿಂಗ್ ಕೂಡ ಮಾಡಬಹುದು.

ಇದರಲ್ಲಿ ಎಲ್ಲ ತರದ ಪ್ರಾಣಿಗಳು ಇರುತ್ತವೆ.

ಇಲ್ಲಿ ಮೂರು ಬಸ್ಸು ಗಳು ನಿಂತಿದ್ದಾವೆ.

ಹಾಗೆ ದೂರದಲ್ಲಿ ಒಂದು ವಿದ್ಯುತ್ ಕಂಬ ಕೂಡ ಇದೆ.

ಅದರಲ್ಲಿ ಒಂದು ಗಿಡ ಚೆನ್ನಾಗಿ ಹೂ ಬಿಟ್ಟಿದೆ ಕೆಂಪು ಕಲರ್ --

ಅದರ ಮುಂದೆ ಎರಡು ಡ್ರಮ್ ಗಳಿವೆ ಇಬ್ಬರು ವ್ಯಕ್ತಿಗಳು ಓಡಾಡುತ್ತಿದ್ದಾರೆ.

ಇದು ಒಂದು ಆಣೆಕಟ್ಟು ಡ್ಯಾಮ್ ಆಗಿದೆ.

ಹಾಗೆ ಒಬ್ಬ ಮನುಷ್ಯ ಕೂಡ ಹಾಗೆ ತಗೊಳುತ್ತಿದ್ದಾನೆ.

ಇದರ ಮುಂಭಾಗದಲ್ಲಿ ನೋಡಿ ಚಂದ ಚಂದ ತೆಂಗಿನ ಮರಗಳಿದ್ದಾವೆ.

ಹಾಗೆ ಮುಂದುಗಡೆ ಎಲ್ಲರೂ ನದಿಯನ್ನು ವೀಕ್ಷಿಸುತ್ತಿದ್ದಾರೆ.

ಇದು ಒಂದು ಫ್ಯಾಕ್ಟರಿ ಯ ಭಾಗವಾಗಿದೆ.

ಅದರ ಮುಂದ್ಗ್ ಅದರ ಪಕ್ಕದಲ್ಲಿ ಒಂದು ಟಿ ವ ಒಂದು ಪಾನ್ ಶಾಪ್ ಇದೆ.

ಹಾಗೆ ಒಬ್ಬ ಮಹಿಳೆ ಕೂತುಕೊಂಡು ಫೋಟೋ ವನ್ನು ತೆಗೆಸುತ್ತಿದ್ದಾಳೆ.